ಚಾರ್ಜ್ ತಕೊಂಡ್ರು ಮೂರು ರೂಪಾಯಿ ಅಲ್ಲಿಂದಾ ಮನೆಗೆ ಹೋಗಿದ್ದೆ.

ನಮ್ಮ ಹುಡುಗನ್ನ ಬಿಸ್ಕತ್ ಇಲ್ಲಿ ಟೀ ಕುಡಿಬೇಕಾದ್ರೆ ಬಿಸ್ಕತ್ ಬೇಕು ಬೇಕು ಅಂತಾನೆ ಬಿಸ್ಕತ್ ತಂದುಕೊಡತ್ತಿದೆ ನಾವೆಲ್ಲ ಕೂತ್ಕೊಂಡು ಟೀ ಕುಡಕೊಂಡು ಬಿಸ್ಕತ್ ತಿನ್ನತಾ ಇದ್ವಿ .

ನಿದಾನದಳ್ಳಿಅಲ್ಲಿ ಹೋಗಿ ಹಂಗೆ ಬಾರಿ ಚನ್ನಾಗಿ ನಡಸತಾರೆ ದೇವರ ಚರ್ಚ್ ಅಲ್ಲಿ.--

ನಮ್ಮಂಗೆ ಇಷ್ಟ ಆಗುತೆ ನಾವು ಏನ್ಬೇಕಾದ್ರೂ ಹೋಗಿ ಯಾವ ಮೀನ್ ಬೇಕಾದ್ರು ತರಬೋದು.

ಅವರೇ ಕ್ಲೀನ್ ಮಾಡಿಕೊಡತ್ತಾರೆ ಮನೆಗೆ ತಂದಿ ನಾವು ಮಾಡಕೊಂಡು ಊಟ ಮಾಡತ್ತಿವಿ ಒಳ್ಳೆ ಮೀನೆ ತರ್ತಿದೀವಿ.